ಹಚಗೊಂತ ತಿಂದ್ರ ಅದರ ಮಜಾನ ಬೇರೆರಿಪಾ ಆಮ್ಯಾಲ ಇನ್ನೊಂದ ರೀ ಅಹ್ ಹೊಲ್ಗಿ ಸೀಕರ್ಣಿ ಅದಂತಿ ಅದ ನಮ್ಮ Uttara Karnataka full ಪ್ರಸಿದ್ಧರಿಪಾ ಹೊಳಗಿ ಸೀಕರ್ಣಿ ಅಂದ್ರ ಯಾರಿಗ ಇಷ್ಟ ಇಲ್ಲಾ ಹೇಳರಿ. ಅದ ಹೆಂಗ ಮಾಡೋದ ಅಂತ ಹೇಳ್ತೇನಿ ನೋಡ್ರಿ ಅದ ಮಾವಿನ ಹಣ್ಣಿನ season ದಾಗ ಅಂತಿ full ಅದ ರೀ ನಮ್ಮ ಕಡೆ ಹೆಂಗಪಾ ಅಂತಂದ್ರ ರೀ ಅದ ಸೀಕರ್ಣಿ ಮಾಡುದರೀ first ಸೀಕರ್ಣಿ ಹೆಂಗ ಅಂದ್ರ ಹಣ್ಣೆಲ್ಲ ತೊಳದು ಅದನ್ನೆಲ್ಲ ಹಣ್ಣೆಲ್ಲಾ ಬಿಚ್ಚಿ. ಅದನೆಲ್ಲಾ ಕಲಿಸಿ. ಆಮೇಲೆ ಅದಕ್ಕ ಬೆಲ್ಲಾ ಸ್ವಲ್ಪ ಯಾಲಕ್ಕಿ ಹಾಕಿ ಕಲಿಸಿ ಒಂದ ಕಡೆ ಇಡುದ ರೀ ಅದನ್ನ ಇಟ್ಟ ಆಮೇಲೆ ರೀ ಈ ಕಡೆ ಹೊಳಗಿ ಹ್ಮ್ ಅದಕ್ಕ ಬ್ಯಾಳಿ ಮತ್ತ ಬ್ಯಾಳಿ ಕುದ್ಯಕ ಇಡುದರೀ. ಸಿಟಿ ನಾಲ್ಕ್ ಐದ್. ಮಾಡಿ ಆಮ್ಯಾಲೆ ಅದಕ್ಕ ಬೆಲ್ಲಾ ಹಾಕಿ ಸ್ವಲ್ಪ ಕಲಸಬೇಕರಿ ಈ ಕಡೆ ಮೈದಾ ಹಿಟ್ಟ್ ಸ್ವಲ್ಪ ರವಾ ಹಾಕಿ ಕಲಸಿಟ್ಟರ ಬೇಕರೀ ಕಲಸಿಟ್ಟ್ ಆಮೇಲೆ ಇದನ್ನೆನ ಇದ ಮಾಡಿರ್ತೇವಲ್ಲರಿ ಹಾಕಿ ಅದನ್ನ ರುಬ್ಬ ಬೇಕ. ಬ್ಯಾಳಿ ಅದನ್ನ ರುಬ್ಬಿ ಅದನ್ನ ಹೂರಣದ type ಮಾಡಿ ಅದನ್ನ ಇಟ್ಕೊಬೇಕರಿ ಇಟ್ಕೊಂಡ ಇದೇನ ನಾದಿರತೆವಲ್ಲ ನಾವ ಅದನ್ನ ಸ್ವಲ್ಪ ಹಿಟ್ಟ ತೊಗೊಂಡ ವಂದಿಟ್ ಇದನ್ನ ಮಾಡಿ ಅದ್ರೊಳಗ ತುಂಬಿ ಲಟ್ಟಸಬೇಕರಿ ಲಟ್ಟಿಸಿ ಎಣ್ಣಿ ಹಾಕೋರ ಎಣ್ಣಿ. ಹಾಕತರರಿ ತುಪ್ಪ ಹಾಕೋರ ತುಪ್ಪಾ ಹಾಕ್ತಾರಾ ನಾವ ಎಣ್ಣಿ ಹಾಕಿ ಅದ್ರಾಗ ಸ್ವಲ್ಪ ಇದರ ಬಡದ ತಟ್ಟಿ ಆಮ್ಯಾಲೆ ಸ್ವಲ್ಪ ಹಂಚನೊಳಗ ಹಾಕಿ ಬೇಯಿಸಬೇಕ ಬೇಯಿಸಿದ ತಕ್ಷಣ ಅದ ಸ್ವಲ್ಪ ಇದು ಆಕ್ಕೆತಿ. ಹ ಸ್ವಲ್ಪ ಇದು ಆದಂಗಾ ಹೊಳ್ಶ್ಯಾಡಿ ತಗಿಬೇಕರೀ. ಅದರ ಜೋಡಿ ಸೀಕರ್ಣಿ ರೀ ಹಚ್ಕೊಂಡ ತಿಂದ್ರ ಅದ್ರ ಮಜಾನೇ ಬ್ಯಾರೆ ರೀ ಆಮ್ಯಾಲ ಅದಕ್ಕ ಬೇಕಂದ್ರ ನಾವು ಸೀಕರ್ಣಿಗ ಇದಕ್ಕ. ಹೊಳಗಿಗೆ ತುಪ್ಪಾನು ಹಾಕೋಬಹುದು ರೀ. ಹಾಲ ಹಾಕೊಂಡು ತಿನ್ನಬಹುದು ಈ ಕಡೆ ನಾವು ಮೂರ ತರಹದ್ದು ಮಾಡಬಹುದು ರೀ ಹಾಲ ಹಾಕೊಂಡು ತಿನ್ನಬಹುದು ಇದನ್ನ ಹಾಕೊಂಡು ತಿನ್ಬಹುದ ಹಂಗ ತಿಂದ್ರಲ್ಲ ಅದರ ಮಜಾನ ಬೇರೆರೀ, ಆಮ್ಯಾಲೆ ಅದ್ರ ಜೋಡಿ ಸೀಕರ್ಣಿ ತಿಂದ್ರ. ಅದ್ರ ಇದನ್ನ ಬ್ಯಾರೇರೀ ಆಮೇಲೆ ಬಾಳೆ ಹಣ್ಣ ಸೀಕರ್ಣಿನು ಮಾಡ್ತಾ ಹೆಂಗ ಅಂತಂದ್ರ ಅದನ್ನಾ cut ಮಾಡಿ ಬಾಳೆ ಹಣ್ಣ cut ಮಾಡಿ. ಇದರ ಸಕ್ರಿ ಹಾಕಬೇಕ ಸಕ್ರಿ ಹಾಕಿ ಅದನ್ನ ಇದ ಆಗು ಮಠ ಸಕ್ರಿ ಹಾಕಿ. ಆಮ್ಯಾಲ ಅದಕ್ಕ ಒಂದ ಸ್ವಲ್ಪ ಬಿಟ್ಟ ತುಪ್ಪಾ ಹಾಕಿ ಸೀಕರ್ಣಿ type ಮಾಡಿ ಅದನ್ನು ಹಚ್ಕೊಂಡು ತಿನ್ನಬಹುದರಿ. ಅದಕ್ಕ ಸೀಕರ್ಣಿ ಹಚ್ಕೊಂಡ್ ತಿಂದ್ರನು ಅದ್ರದ ರುಚಿ ಬರ್ತೇದ ರೀ ಅದ್ರ ಜೋಡಿ ಇದ ಹಚ್ಕೊಂಡ. ತಿನ್ನಬೇಕಂತಿಲ್ಲಾ ಇದನ್ನು ಹಚ್ಕೊಂಡ ತಿಂದ್ರು ಬರತೇತಿ ಮಾವಿನ ಸೀಕರ್ಣಿನು ಹಚ್ಕೊಂಡ ತಿನ್ನಬಹುದ. ಆದರ ಇದ ಸೀಕರ್ಣಿ ಮಾವಿನ ಹಣ್ಣ ಸೀಕರ್ಣಿ ಅಂತೇ ಇದ ಮಾಡ್ತೇವಲ್ಲರಿ ಇದ ಬಾಳ ಅದರ ಎರಡಕ್ಕೂ ಹೊಂದುವಂತಾದರೀ ಇದ ಸೀಕರ್ಣಿ ಮತ್ತ. ಹೊಳಗಿ ಇದನ್ನ ಎರಡು ರುಚಿನಾ ಬ್ಯಾರೆ ರೀ. ನಮ್ಮ ಕಡೆ ಇದ ಎರಡು ಪ್ರಸಿದ್ಧ ನೋಡ್ರಿ Uattara Kannada ಒಳಗ ಏನ್ರಿ ಬದನಿಕಾಯಿ ಪಲ್ಲೆ ಆಮೇಲೆ ಅದಕ್ಕ ಮುಳಗಾಯಿ ಅಂತಾರರಿ ನಾವು ಬದನಿಕಾಯಿ ಪಲ್ಲೆ ಅಂತೀವರಿ. Uattara Karnataka ಕೊಳಗ ಮುಳಗಾಯಿ ಅಂತಾರ. ಮುಳಗಾಯಿ ಜೋಳದ ರೊಟ್ಟಿ ಯಾರ ಕೇಳಿದ್ರು ಯಾರ ಊರಿಂದ ಬಂದ್ರ ಸಾಕ ನಮಗ ಇದನ್ನ ಮಾಡಿ ಕೊಡ್ರಿ ಮದ್ಲಾ ಅಂತ ಹೇಳ್ತಾರ.

Hello ವಿದ್ಯಾರ್ಥಿಗಳೇ ಮಕ್ಕಳ ದಿನಾಚರಣೆಯ ಬಗ್ಗೆ ನಾವೆಲ್ಲಾ ತಯಾರಿಯನ್ನ ನಡೆಸ್ತಾ ಇದ್ದೇವೆ ಮಕ್ಕಳ ದಿನಾಚರಣೆ ಸಮಿಪಿಸ್ತಿದೆ November ಹದಿನಾಲ್ಕು . ಈ ದಿನಾಚರಣೆ ಯಾರ ನೆನಪಿಗೋಸ್ಕರ ಆಚರಿಸುತ್ತಿದ್ದೇವೆ ನಾವು ಹೌದು ಸ್ವತಂತ್ರ ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರು ನೆಹರುರವರು ಅಲ್ವಾ ಮೊತ್ತ ಮೊದಲ ಪ್ರಧಾನಿ ನೆಹರುರವರು. ಅವ್ರ ಬಗ್ಗೆ ನೀವು ಒಂದಿಷ್ಟು ವಿಚಾರವನ್ನ ನೀವು ತಿಳಿಬೇಕಿದೆ ಬರುವ ವಾರದಲ್ಲಿ ನಾವೀಗ ಮಕ್ಕಳ ದಿನಾಚರಣೆಯನ್ನಾ ಆಚರಿಸ್ಬೇಕಾಗಿದೆ ಹೌದು ಮಕ್ಕಳು ಅವರನ್ನು ಪ್ರೀತಿಯಿಂದ ನೆಹರು ಎಂದು ಕರೀತಿದ್ರು. ದೇಶದ ಮಕ್ಕಳಿಗೆ ಅಗತ್ಯ ಶಿಕ್ಷಣ ಪೂರೈಸಬೇಕೆಂಬುದು ಅವರ ಧ್ಯೇಯವಾಗಿತ್ತು ಆದ್ದರಿಂದ ಅವರ ನೆನಪಿಗಾಗಿ ಅವರ ಜನ್ಮ ದಿನವನ್ನ ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಆಚಾರಿಸುತ್ತಿದ್ದೇವೆ . ಈ ದಿನದಂದು ಭಾರತದಾದ್ಯಂತ ಮಕ್ಕಳಿಗಾಗಿ ಅನೇಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತದೆ ದೇಶದ ಮಕ್ಕಳು ಸಂಭ್ರಮದಿಂದ ಕುಣಿದು ಕುಪ್ಪಳಿಸುವ ಸುದಿನ ಮತ್ತೆ ಬರುತ್ತಿದೆ. November ಹದಿನಾಲ್ಕು ಎಂದರೆ ಮಕ್ಕಳ ಪಾಲಿ~ ಪಾಲಿಗೆ ಹಬ್ಬದ ತಿಂಗಳು ಇಡೀ ದೇಶವೇ ಮಕ್ಕಳನ್ನ ಗೌರವದಿಂದ ಕಾಣುವ ಹಬ್ಬ ಮಕ್ಕಳ ದಿನಾಚರಣೆಯ ಬಗ್ಗೆ . ನಿಮ್ಗೆ ನಾನ್ ಒಂದಿಷ್ಟು ವಿಚಾರವನ್ನ ಹೇಳಲಿಕ್ಕಿದ್ದೇನೆ ಮಕ್ಕಳೇ ನೆಹರೂರವರಿಗೆ ಮಕ್ಕಳೆಂದರೆ ಪ್ರೀತಿ ಮಕ್ಕಳ ಮೇಲಿನ ಅವರ ವಾತ್ಸಲ್ಯ ಎಷ್ಟಿತ್ತೆಂದರೆ ಅವರು ಹೆಚ್ಚಿನ ಸಮಯವನ್ನು ಮಕ್ಕಳೊಂದಿಗೆ ಕಳೆಯುತ್ತಿದ್ದರು. ಆದ್ದರಿಂದ ಮಕ್ಕಳಿಗೂ ಸಹ ಅವರೆಂದರೆ ತುಂಬ ಪ್ರೀತಿ ಅವರನ್ನಾ ಪ್ರೀತಿಯಿಂದ ಚಾಚಾ ಎಂದು ಕರೆಯುತಿದ್ದರು ಮಕ್ಕಳು ಮುಂದಿನ ಭವಿಷ್ಯದ ನಿರ್ಮಾತೃ ಎಂದು ಕರೆಯುತ್ತಿದ್ದರು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುತ್ತಿದ್ದ ಅವರು. ಅನೇಕ college ಅನ್ನಾ ಸ್ಥಾಪನೆ ಮಾಡಿದ್ದರು ತಮ್ಮ ಮರಣದ ನಂತರ ಅಂದ್ರೆ ಸಾವಿರದ ಒಂಬೈನೂರ ಅರ್ವತ್ತ ನಾಲ್ಕು November ಹದಿನಾಲ್ಕು ಅವರ ಮರಣ ಆಗಿತ್ತು ಆ ನಂತರ ಅವರ ಸವಿ ನೆನಪಿಗಾಗಿ ಅವರ ಜನ್ಮ ದಿನವನ್ನ. ಮಕ್ಕಳ ದಿನಾಚಣೆಯಾಗಿ ಆಚರಿಸಲಾಯ್ತು. ವಿದ್ಯಾರ್ಥಿಗಳೇ November ಹದಿನಾಲ್ಕು ಸಮಿಪಿಸ್ತಾ ಇದೆ ಅರ್ಥವತ್ತಾಗಿ ಆಚರಿಸಲು ನಮ್ಮ ಶಾಲೆಯಲ್ಲಿ ಕೆಲವು ಚಟುವಟಿ~ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೇವೆ. ದೇಶಭಕ್ತಿ ಗೀತೆ, ಪ್ರಬಂಧ, ಛದ್ಮವೇಚ ಸ್ಪರ್ಧೆ, ಭಾಷಣ ಸ್ಪರ್ಧೆಗಳು ಇವೆ ನೀವೆಲ್ಲರೂ ಇದ್ರಲ್ಲಿ ಭಾಗವಹಿಸತಕ್ಕದ್ದು ಈಗಾಗ್ಲೇ ನೀವು ಕೆಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ . ಬಹುಮಾನವನ್ನ ಬಹುಮಾನದ ವಿಚಾರವನ್ನ ನೀವು ತಿಳಿದಿದ್ದೀರಿ ನಿಮ್ಗೆ ಬಹುಮಾನವು ಬಂದಿರ್ತದೆ ಅಲ್ವಾ November ಹದಿನಾಲ್ಕರಂದು ಈ ಮಕ್ಕಳ ಹಬ್ಬದ ದಿನ ಹಬ್ಬನನ್ನು ಆಚರಿಸುದಲ್ಲದೆ. ನಿಮಗೆ ಬಹುಮಾನ ಸಿಹಿ ತಿಂಡಿ ವಿತರಣೆ ನಡಿಲಿಕ್ಕಿದೆ ನೆಹರೂರವರಿಗೆ ಮಕ್ಕಳು ಬಹುಮಾನ ತೆಗೆದುಕೊಳ್ಳುದಂದ್ರೆ ಬಹಳ ಇಷ್ಟ ಪಡ್ತಿದ್ರು ಅದಕ್ಕಾಗಿ ಈ ದಿನ ಹೆಚ್ಚಿನ ಸ್ಪರ್ದೆಗಳನ್ನ ನಡೆಸಿ. ಬಹುಮಾನವನ್ನ ವಿತರಣೆ ಮಾಡ್ಲಿಕ್ಕೆ ಇದ್ದೇವೆ ನೀವೆಲ್ಲ ವಿದ್ಯಾರ್ಥಿಗಳು ಮನೆಯವರಿಗೆ ತಿಳಿಸಿ ಅವರನ್ನು ಕರೆದುಕೊಂಡು ಬನ್ನಿ ಈ ಕಾರ್ಯಕ್ರಮಕ್ಕೆ ಒಬ್ಬ ಸಂಗೀತಗಾರನನ್ನ ನಾವು ಕರೆತರ್ಲಿಕ್ಕೆ ಇದ್ದೇವೆ ಮುಖ್ಯ ಅತಿಥಿಯಾಗಿ ಕರೆತರ್ಲಿಕ್ಕೆ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ನೀವು ಆ ದಿವಸ ನೀವು ಸಮವಸ್ತ್ರವನ್ನ ಹಾಕ್ಬೇಕಾಗಿಲ್ಲ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಬರ್ಬೋದು ಯಾಕಂದ್ರೆ ನೆಹರುರವರಿಗೆ ಮಕ್ಕಳು ಬಣ್ಣದ ಅಂಗಿ ತೊಟ್ಟು ಬಹುಮಾನವನ್ನ ತೆಗೆದುಕೊಳ್ಳುವುದನ್ನ ನೋಡ್~ ನೋಡುದನ್ನೇ ಅವರು ಇಷ್ಟ ಪಡ್ತಾ ಇದ್ರು ಅದಕೋಸ್ಕರ ಯಾವ್ದೇ ಕಾರ್ಯಕ್ರಮದಲ್ಲಿ ಅವರು ಮುಂದಾಗಿ ಸಮಯಕ್ಕಿಂತ ಮುಂಚಿತವಾಗಿ ಹೋಗಿ ಎದುರು ಸಾಲಿನಲ್ಲಿ ಕುಳಿತು ಕಾರ್ಯಕ್ರಮವನ್ನ ವೀಕ್ಷಿಸ್ತಿದ್ರು. ಮಕ್ಕಳ ಮು~ ಬಹುಮಾನವನ್ನ ತೆಗೆದುಕೊಳ್ಳುವಾಗ ಮಕ್ಕಳ ಮುಖದ ನಗುವನ್ನ ಕಂಡು ಅವರು ಸಂತೋಷ ಪಡ್ತಿದ್ರು ಜಾತಿ ಮತ ವರ್ಣ ಭೇದ ಉಂಟು ಮಾಡದೇ ಮಕ್ಕಳನ್ನ ಬೆಳೆಸ್ಬೇಕಂತ ಹೇಳ್ಕೊಂಡು ಅವ್ರು ಸದಾ ಹೇಳ್ತಿದ್ದರು. ಇಂತಹ ನೆಹರುರವರ ಬಗ್ಗೆ ಉಚ್ಚಾಭಿಮಾನವನ್ನು ಹೊಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡಾ ಭವಿಷ್ಯದಲ್ಲಿ ಅವರ ಆದರ್ಶವನ್ನ ರೂಡಿಸ್ಕೊಳ್ಬೇಕಾಗಿ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೇನೆ.

ಹಾ ನಾನ್ ಆರಾಮ ಮತ್ತೆ ಸಮಾಚಾರ ಎಲ್ಲ, ಊಟ ಎಲ್ಲ ಆಯ್ತಾ?

ನಾನ್ Udupi ಯಲ್ಲಿದ್ದೇನೆ. ನೀವ್ ಎಲ್ಲಿದ್ದೀರ ಇವಾಗ? Mangalore ಲ್ಲಿದ್ದೇನೆ, ಕೆಲಸ ಮಾಡ್ತಾ ಇದೇನೆ.

ನಾನು ಅಷ್ಟೇ ಕೆಲಸ ಮಾಡ್ತಾ ಇದೇನೆ work from home .

ಹಾ ಹಾಗೆ ಮತ್ತೆ.

Plan ಉಂಟು movie ಗ್ ಹೋಗುವ ಅಂತ ಉಂಟು ಯಾವ್ದು movie ಅಂತ ನೋಡ್ಬೇಕು ಇವಾಗ theater ಅಲ್ ಯಾವ್ದು ಇರ್ತದೆ ಈಗ.

ಈಗ ಯಾವ್ದು ಈಗ movie ಯಾವ್ದು ಇಲ್ಲಲ್ಲ ಹಾಗೆ.

ಈಗ Avatar ಉಂಟು ಅದು ಆಯ್ತಾ ಅಂತ ಮುಗಿತ ಬಂತಾ ಅಂತ ಗೊತ್ತಿಲ್ಲ.

Avatar ಎರಡು show ಇರ್ಬಹುದೆಲ್ಲಿಯಾದ್ರೂ oevrlap ಅದು Avatar ಒಂದೆಲ್ಲ ನೋಡಿ ಒಂದ್ ಸ್ವಲ್ಪ interest ಇದ್ರೆ ಹೋಗ್ಬಹುದು. ಹೌದು ಹೌದು. Avatar ಒಂದು ನೋಡಿದೆ ನಾನು .

ಹಾ ನಾನು last ಕಾಂತರವೇ ನೋಡಿದ್ದು, ಮತ್ತೆ ಯಾವ್ದು ಅಂತದ್ದು ಬರ್ಲಿಲ್ಲ ಅಲ.

ಹೌದು ಕಾಂತಾರ ಆದ್ರೆ ನಾನ್ ಮೂರು ಸಲ ನೋಡಿದೇನೆ .

ಹಾ ಆಹ್ ಬೇರೆ ಎಲ್ಲ ಈಗ ಇಲ್ಲೆ Telegram ಅಲ್ಲಿ Netflix ಅಲ್ಲಿ ನೋಡೋದು.

ಹೌದು. ನಾನು ಹೆಚ್ಚಾಗಿ Telegram ಅಲ್ಲೆ ನೋಡಿದ್ದು ನೋಡುದು.

. Telegram ಅಲ್ ಸಿಗ್ತದಲ್ಲ download ಮಾಡೋದು ನೋಡೋದು ಅಷ್ಟೇ.

ಇವಾಗ ಸದ್ಯ ನಾನು ಇದು ಯಾವದಪ್ಪ Monster ಅಂತೇಳಿ ಇತ್ತು.

ಮೋಹನಲಾಲ್ ದು ಮಲಿಯಾಳಮ್,

ಹಾ okay ಅಂದ್ರೆ ನೀವ್ ಯಾವ್ type movie ನೋಡೋದು, crime thriller love ?

ನನ್ಗೆ ಸ್ವಲ್ಪ ಆ ಆ ಒಂದು ಅಂದ್ರೆ ತುಂಬಾ thriller ಎಲ್ಲ ಇಷ್ಟ ಆಗುದಿಲ್ಲ .

ಹ್ಮ್ story ಇರ್ಬೇಕು ಅಷ್ಟೇ. ತುಂಬಾ real ಆಗಿ ಇದುದೆಲ್ಲ ಇಷ್ಟ ಆಗ್ತದೆ. ಹಾ ಅದೆ ಈಗ ಇದ್ರಲ್ಲಿ ಆದ್ರೆ real ಆಗೆ ಇದ್ದದ್ ಇರ್ತದೆ ಅಲ ಮಲಿಯಾಳಂ ಅಲ್ ಆದ್ರೆ . ಹೌದು. ನಾನ್ ಜಾಸ್ತಿ ನೋಡುದ್. ನಾನ್ language ಎಲ್ಲ ನೋಡ್ತೇನೆ.

Recent ಆಗಿಸ ಮಾಲಿಯಾಳಂ ನೋಡಿದ್ದು.

ನಾನು ಅದು ಒಂದು love today ಅಂತ ಒಂದ್ movie ಇತ್ತು ಅದು ನೋಡಿದೆ ಚಂದ ಇತ್ತು ತುಂಬಾ ಸ್ವಲ್ಪ .

download ಮಾಡ್ಲಿಕ್ಕೆ ಇಟ್ಟಿದೆನೆ ಮಾಡ್ಬೇಕು ಅಷ್ಟೆ ಅದು. ಒಂಥರ ಒಂದು ತಮಾಷೆ ಇರ್ತದೆ.

ಚಂದ ಆಗ್ತದೆ ಮುಗಿಯುವಾಗ ಸಾ ಚಂದ ಆಗ್ತದೆ.

ಹಾಗೆ ಮತ್ತೆ ಬೇರೆ ಉಂಟು ನನ್ ಅತ್ರ link ಸುಮಾರು ಉಂಟು ಇದ್ರಲ್ಲಿ Telegram ಅಲ್ಲಿ .

ಹಾ ನನ್ನತ್ರಸಾ ಉಂಟು ಅದು ಹೀಗೆ ಒಮ್ಮೆ Wi-Fi ಸಿಗುವಾಗ download ಮಾಡಿ ಹೋಗ್ತದೆ. ಹೌದೌದು, ಹೌದು. ನಾನ್ ಮತ್ತೆ ಇದು ನೋಡಿದ್ದೆ ಆ ಆಯುಷ್ಮಾನಿದು Doctor G ಅಂತೇಳಿ.

ಹಾ ಅದು ಒಂಥರ ಒಂದ್ ಸಾಧಾರಣ social awareness type ಅಲ್ಲಿ ಒಳ್ಳೆ movies ಬಿಡ್ತಾನೆ.

ಹಾ ಅವನ್ದು almost ಎಲ್ಲ ನೋಡಿದೆ ನಾನು ಚಂದ ಇರ್ತದೆ ಅದು

ಮುಂಚೆ ನೋಡ್ಲಿಲ್ಲ ನಾನ್ ಅದಕ್ಕೆ ಅದು ಅಷ್ಟೊಂದು ಅದು ಇದಾಗ್ಲಿಲ್ಲ ಅಲ.

But ಚನ್ನಾಗಿದೆ ಒಂದ್ ಸಲ ನೋಡ್ಬೋದು movies . ಹಾ ಅದ್ರಲ್ಲಿ ನಮ್ಮ ಇವ್ರು ಇದಾರಲ್ಲ ಶ್ರದ್ದಾ.

ನೀವು Bro Daddy ಎಲ್ಲ ನೋಡಿದ್ರ movie ?

Bro Daddy ನೋಡಿ ಅದು ಮಾಲಿಯಾಳಂ ಸಕತ್ತಾಗಿ ಇದೆ ಮೋಹನ್ ಲಾಲ್ ಮತ್ತೆ ಪ್ರಥ್ವಿರಾಜ್.

Movies ಹೆಚ್ಚು ನೋಡ್ತೆನೆ ಇವಾಗ work ಇರೋ ಕಾರಣಕ್ಕೆ ಸ್ವಲ್ಪ ಕಡಿಮೆ ಆಗಿದೆ.

ಮೊದ್ಲೆಲ್ಲಾ ದಿವಸಕ್ಕೆ ಎರಡು ಮೂರು movies ಎಲ್ಲ ನೋಡ್ತಾ ಇದ್ದೆ.

ಹೌದು. ನಂಗೆಸಾ ಸಿಗುದಿಲ್ಲ ಸಮಯನೆ ಸಿಗುದಿಲ್ಲ ಅದು ನೋಡ್ಲಿಕ್ಕೆ.

ಆದ್ರೆ weekend, weekend ರಜೆ ಇರ್ತದೆ ಆದ್ರೆ but ಹಾಗೆ ಇದು time ಸಿಗುದಿಲ್ಲ ಬೇರೆ ಎಲ್ಲಿ ಆದ್ರು ಹೋಗ್ಲಿಕ್ಕೆ ಇರ್ತದೆ.

College ಅಲ್ಲಿ ಇರುವಾಗಾದ್ರೆ time ಸಿಗ್ತಿತ್ತು. ಹೌದು. ಅದೆ

ನಾನ್ ಮತ್ತೆ college ಅಲ್ ಇರುವಾಗ hostel ಅಲ್ ಇದ್ದದು ಹಾಗೆ ನೋಡ್ತಾ ಇದ್ದೆ ಯಾವಾಗ್ಲು.

ನಿಮ್ ಅತ್ರ ಇದು movies link ಎಲ್ಲ ಇದ್ರೆ ಕಳ್ಸಿ ಹಾಗಿದ್ರೆ Telegram ಅಲ್ಲಿ ಕಳ್ಸಿ .

ಆಯ್ತು ನಾನುಸಾ ಕಳಿಸ್ತೇನೆ ನಿಮ್ಗೆ okay ಅಲ.

ಹಾ ಆರಾಮದೇನ್ರೀ madam , ನೀವ್ ಹೆಂಗ ಇದಿರೀ? ನಾನು ಆರಾಮದೇನಿ ನೋಡ್ರಿ, ಏನ್ ಮಾಡಾತಿದ್ರೀ?

ಏನ್ ಇಲ್ರೀ ಈಗ ಕೆಲ್ಸಾ ಇತ್ತು ಈಗ್ ಮುಗಿತು, ಹಂಗೆ ಕುಂತಿದ್ದೆ ನಿಮ್ಮ call ಬಂತು.